ಸಿಮೆಂಟ್ ಬಣ್ಣದ ಕಾರಿನ ಬಳಿ ಇಬ್- ಇಬ್ಬರು ವ್ಯಕ್ತಿಗಳು ಚರ್ಚಿಸುತ್ತಿದ್ದಾರೆ.

ಈ ಚಿತ್ರದಲ್ಲಿ ರಾಹಿ ಎಂಬ ನಾಮಪಲಕವಿದೆ.

ಮತ್ತು ಒಂದು ಕೆಂಪು ಬಣ್ಣದ ವಿದ್ಯುತ್ ಜನರೇಟರ್ ಇದೆ.

ಇದು ಬ್ಲಾಕ್ ಅಂಡ್ ವೈಟ್ ಗಾರ್ಡನ್ ಡಾಬಾ .

ಮನೆಯ ಸದಸ್ಯರು ಮನೆಯ ಮುಂಭಾಗಿಲಿನಲ್ಲಿ ನಿಂತಿದ್ದಾರೆ.

ಇದು ವಿದ್ಯಾರ್ಥಿ ಭವನ್ ಹೋಟೆಲ್ ಮುಂದೆ ಹಲವಾರು ಜನರು ಓಡಾಡುತ್ತಿದ್ದಾರೆ.

ಮುಂಭಾಗದಲ್ಲಿ ವ್ಯಕ್ತಿಯೊಬ್ಬರು ಹೂವಿನ ವ್ಯಾಪಾರ ಮಾಡುತ್ತಿದ್ದಾರೆ ಅವರ ಬಳಿ ಕೆ--

ವ್ಯಕ್ತಿಯೊಬ್ಬರು ತಮ್ಮ ಮೊಬೈಲ್ ಫೋನಿ ನಲ್ಲಿ ಮಾತನಾಡುತ್ತಿದ್ದಾರೆ.

ಇದೊಂದು ದೊಡ್ಡ ಕೆರೆ ಕೆರೆಯ ತುಂಬ ನೀರಿದೆ.

ಕೆರೆಯ ಪಕ್ಕದಲ್ಲಿ ಒಂದು ಪಾದಚಾರಿ ಮಾರ್ಗವಿದೆ.

ಎಲೆಯ ಮೇಲೆ ಅರ್ಧ ಪರೋಟ ಇದೆ ಮತ್ತು ಒಂದು ದೋಸೆ ಇದೆ.

ಇದೊಂದು ಪಿಯಾನೋ ನುಡಿಸಲು ತರಬೇತಿ ಕೊಡುವ ಶಾಲೆ.

ಇಲ್ಲಿ ಗುರುಗಳು ಒಬ್ಬರು ಹಲವು ವಿದ್ಯಾರ್ಥಿಗಳಿಗೆ ಪಿಯಾನೋ ನುಡಿಸುವುದನ್ನು ಹೇಳಿಕೊಡುತ್ತಿದ್ದಾರೆ.